ಇಲ್ಲ ಒಂದೊಂದ್ ಚೇಂಬರ್ ಒಳಗ ಒಬ್ಬರೊಬ್ಬರು ಕೆಲ್ಸ ಮಾಡ್ತಾರ. ಅಲ್ಲ ಪ್ಲಗ್ ಸ್ವಿಚ್ ಅದಲ್ಲ ಅಲ್ಲೇ ಕಂಪ್ಯೂಟರ್ ಹಚ್ತಾರ.

ಅವ್ರ್ ಮಂದಿರನಾ ಚರ್ಚ್ ಅವ್ರೆಲ್ಲಾ ಇಲ್ಲೆ ಬಂದು ಹಾಡ್ ಹಾಡ್ತರ .

ಇಲ್ಲಿನೋ ಯಾವ್ದೋ ಒಂದು ಬಿಲ್ಡಿಂಗ್ ಕಟ್ಟಕತಾರ ಅಲ್ಲಿ ಮ್ಯಾಲ್-ಮೇಲ್ಗಡೆ ಎರಡಂತಸ್ತು ಬಿಲ್ಡಿಂಗ್ ಕಟ್ಟ್ಯಾರ ಇದು ಅಂಡರ್ಗ್ರೌಂಡ್ ಗ್ರೌಂಡ್ ಫ್ಲೋರ್ ಕಟ್ಟಕತಾರ. ಕಂಬಗಳು ರೀತಿ ಉಸಕ್ಕ ಸಿಮೆಂಟ ಹೆಂಗ್ ಬಿದ್ದವ ನೋಡ್ರಿ ಅಲ್ಲಿ ಅಷ್ಟಿ.

ಇದು ಒಂದು ದೊಡ್ಡ ಗುಡ್ಡ ಅದ ಗುಡ್ಡ ಒಳಗೆ ಸಿಡಿಗಳ್ ಹೆಂಗ್ ಮಾಡ್ಯಾರ್ ನೋಡ್ರಿ ಎಷ್ಟ್ ಮಸ್ತ್ ಸೈಡಿಗೆ ಏನ್ ಹಿಡ್ಕೊಳೋಕೆ ಇಲ್ಲ ಏನಿಲ್ಲ ಸುರಕ್ಷತೆ ಏನಿಲ್ಲ ನೋಡ್ಕೊಂಡ್ ಹೋಗ್ಬೇಕಿಲ್ಲಿ ಜನ ಕಾಲ್ ಜಾರಿದ್ರೆ ಕೆಳಗೆ ಬೀಳ್ತಿವ್ --